ಇಲ್ಲಿ ಬಂದು ಟೂಲ್ಸ್ ಅಂತ ಒಂದ್ ಶಾಪ್ ಇದೆ ಹಾಗೆ ಅಲ್ಲಿ ಒಳ್ಗದೆ ಒಂದು ಗೊಂಬೆ ಕೂಡ ನಿಲ್ಸಿದರೆ ಹಾಗೆ ಅಲ್ ಮೂರ್ ಬಾಕ್ಸ್ ಇದೆ ಅದ್ರ್ ಪಕ್ಕ ಕೂಡ ಇನ್ನೊಂದ್ ಶಾಪ್ ಇದೆ ಅಲ್ ಬಂದು ಬೈಕ್ ಕೂಡ ಇದೆ ಹಾಗೆ ಇನ್ನೊಂದ್ --

ಇದ್ರಲ್ಲಿ ಬಂದು ಒಂದು ವಾಲ್ ರೂಪ್ ಇದೆ ಅಲ್ವೊಂದು ಟೀ ಮಗ್ ಇದೆ .

ಟೂ ವಾಟರ್ ಬೊಟಲ್ಸ್ ಬಂದು ಮೆರೂನ್ ಮತ್ತೆ ಕ್ರೀಮ್ ಕಲರ್ ಅಲ್ಲಿ ಇದೆ.

ಇದ್ರಲ್ಲಿ ಬಂದು ಒಂದು ದೊಡ್ಡ ಬಿಲ್ಡಿಂಗ್ ಇದೆ ಅದು ಬಂದು ಕನ್ಸ್ಟ್ರುಕನ್ ನಡೀತಿದೆ ಅದರ ಪಕ್ಕದಲ್ಲಿ ಡಿದ್ದ ಗಿಡಮರಗಳು ಇದೆ ಮನೆಗಳು ಕೂಡಾ ಕಾನಿಸ್ತಿದೆ ಅದರ ಮುಂದೆ ಬಂದು ಖಾಲಿ ಫೀಲ್ಡ್ ಇದೆ.

ಹೆಚ್ಚು ಬಂದು ಒಂದು ದೊಡ್ದು ಬಿಲ್ಡಿಂಗ್ ಇದೆ. ಅದು ಬಂದು ಟೂ ಫ್ಲೂರ್ಸ್ ಇದೆ. ಹೊರಗಡೆ ಒಂದು ದೊಡ್ಡ ದೆವ್ವದ ಮರಾ ಇದೆ. ಹಾಗೆ ಅಲ್ಲಿ ಒಬ್ಬರು ಪರ್ಸನ್ ಕೂಡಾ ನಿಂತಿದ್ದಾರೆ.

ಇದರಲ್ಲಿ ಬಂದು ಒಂದು ಫೀಲ್ಡ್ ಇದೆ ತುಂಬಾ ಜನ ಆಡ್ತಿದ್ದಾರೆ

ಇದ್ರಲ್ಲಿ ಬಂದು ಒಂದು ಹಿಂದೆಗಡೆ ಮುಸ್ಲಿಮ್ ಮಸ್ಜಿಡಿ ಇದೆ. ಅದ್ರ ಮುಂದೆ ತುಂಬಾ ಕಾರ್ ಗಳನ್ನ ಕೂಡಾ ನಿಲ್ಸಿದ್ದಾರೆ. ಅಲ್ಲಿ ಬಂದು ಎ ಪಿ ಒನ್ ಒನ್ --

ಎ_ಎಸ್ ಒನ್ ಫೋರ್ ಫೈವ್ ಒನ್ ಏಟ್ ಅಂತ ಪಕ್ಕದಲ್ಲಿ ದೊಡ್ಡಾ ಮರ ಕೂಡಾ ಇದೆ ಅಲ್ಲಿ ಒಬ್ಬರು ಹಂಕಲ್ ಬ್ಯಾಗ್ ಇಡಕೊಂಡ ನಿಂತಿದ್ದಾರೆ.

ಇಲ್ಲಿ ಬಂದು ಒಂದು ತಂಬ್ಗೆ ಕೂಡ ಇಟ್ಟಿದ್ದಾರೆ ಇಲ್ಲಿ ಬಂದು ಒಂದು ಪ್ಲೆಟ ಕುಡ ಇಟ್ಟಿದ್ದಾರೆ .